ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ಜನ ಮಕ್ಕಳು ಇದ್ದಾರೆ.

ಲೈಕ್ ಸಿಸ್ಟಮ್ ಇದೆ ಲಕಡಿ ಇದೆ ಪತ್ರೆ ಇದೆ.

ಇಲ್ಲಿ ಒಂದು ಮೆಡಿಕಲ್ ಇದೇ ಕಾಂಜಿನ ಬಾಕ್ಸ್ ಇದೆ ಬಾಕ್ಸಿ ನಲ್ಲಿ ಮೆಡಿಸಿನ್ಸ್ ಇವೆ ಮೆಡಿಸಿನ್ಸ್ --

ಇ ಮತ್ ಮತ್ತ ಇಲ್ಲೊಂದು ಕೀಲಿಯಾದ.

ಶೆಟ್ಟರ್ ಅದಾ ಒಂದು ಗಾಜಿಂದದ ಮತ್ತೊಂದು ಎರಡು ಗಾಜಿಂದದ ದುಃಖಾನವ ಲೈಟಿಂಗ್ ಅದ.

ಸಾಯಿ ಪೇಸ್ ಎಂಬ ಹೆಸರಿದೆ ಗಿಡ ಇದ್ದಾವೆ.

ನೋಡಿಸಿದರೆ ಫೋಟೋಗ್ರಾಫ್ ಬುಕ್ ಕಾಣಿಸ್ತಿದೆ ಒಂದು ಚೇಂಬರ್ ಚೇರ್ ಇದೆ ಒಂದು ನಾರ್ಮಲ್ ಚೇರ್ ಇದೆ ಒಂದು ಬಾಕ್ಸ್ ಇದೆ ಬಾಕ್ಸ್ ಇನ್ ಮೇಲೆ ಕಾಂಜ್ ಇದೆ.

ತಿನ್ನೋ ಚಾಕ್ಲೆಟ್ ಡೈರಿ ಮಿಲ್ಕ್ ಅವ.

ಮೋಟರ್ಸ್ಗಳು ಚಾಲೋ ಮಾಡುವ ವಸ್ತುಗಳು ಇದಾವೆ ಲೈಟಿಂಗ್ಸ್ ಇವೆ ಪೈಪ್ ಗಳ ಇವೆ.

ಮತ್ತು ಒಂದು ಬಾಕ್ಸ್ ಇದೆ ಮತ್ತು ಡಬ ಡಬ ಇದೆ.